ಮೀನಿನ ವ್ಯಾಪಾರವಾಗಿದೆ ಮಿನಿನ ವ್ಯಾಪರ ನೋಡಲು ತುಂಬಾ ಚೆನ್ನಾಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಮಿನಿನ ವ್ಯಾಪಾರವಾಗಿದ್ದು ಚೆನ್ನಾಗಿ ಕಾಣಿಸತ್ತಾ ಇದೆ ಉದ್ದುದ ಮೀನುಗಳಿಂದ ಕೂಡಿದೆ ನೊಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ --

ಅಕ್ಕ ಪಕ್ಕದಲ್ಲಿ ಜನಗಳಿಂದ ಕೂಡಿದೆ ನೋಡಲು ತುಂಬಾ --

ಇದು ಸ್ಟೇಟ್ ಬ್ಯಾಂಕ್ ಆಫ್ ಎ_ಟಿ_ಮ್ ಆಗಿದೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಿರುವ ಸ್ಟೇಟ್ ಬ್ಯಾಂಕ್ ಆಫ್ ಎ_ಟಿ_ಮ್ ಆಗಿದೆ ನೋಡಲು ತುಂಬಾ ಚನ್ನಾಗೇ ಕಾಣಿಸುತ್ತಾ ಇದೆ. ಈ ಬ್ಯಾಂಕ್ ನೋಡಲು ತುಂಬಾ ಚನ್ನಾಗಿದೆ ತುಂಬಾ ಜನಗಳಿಂದ ಕೂಡಿದ ಬ್ಯಾಂಕ್ ಆಗಿದೆ ನೋಡಲು ತುಂಬಾ ಚನ್ನಾಗಿದೆ.

ಅಹ್ ಇದೊಂದು ಏನೋ ವ್ಯಕ್ತಿ ಇಲ್ ಏನೋ ಮಾಡುತ್ತಿದ್ದಾನೆ ಸುತ್ತಲೂ ಗಿಡ ಮರಗಳಿಂದ ಕೂಡ್ದಿದ್ದು ಸುತ್ತಲೂ ಗಿಡ ಮರಗಳಿಂದ ಕೂಡ್ದಿದ್ದು ನೋಡಲು ವ್ಯಕ್ತಿ ಏನೋ ಮಾಡುತ್ತಿದ್ದಾನೆ ನೋಡಲು ತುಂಬಾ ಚನ್ನಾಗಿ ಕಾಣಿಸ್ತಾ ಇದೆ ತುಂಬಾ ದೊಡ್ಡದಾಗಿ ಕಾಣಿಸುತಾ ಇದೆ.

ನನ್ ಈ ಸಲೋನ್ ಅನ್ನು ನೋಡಲು ತುಂಬಾ ಚನ್ನಾಗಿದೆ ಇಲ್ಲಿ ಒಬ್ಬ ವ್ಯಕ್ತಿ ಕಟ್ಟಿಂಗುನ್ನು ಮಾಡಿಸಿಕೊಂಡಿದ್ದಾನೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯ್ದೆಕಟಿಂಗ್ ನೋಡಲು ತುಂಬಾ ಚನ್ನಾಗಿ ಕಾಣಿಸು ತುಂಬಾ ದಿನಗಳಿಂದ ಕೂದಲು ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯ್ದೆ. .

ತುಂಬಾ ದೊಡ್ಡ್ಡದಾದ ಜನಗಳಿಂದ್ ಕುಡಿದೆ ಚೆನ್ನಾಗಿ ಕಾಣಿಸುತ್ತ ಇದೆ ಇದೊಂದು ಚರ್ಚಿನ ಮಾದರಿಯಲ್ಲಿ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ .ತುಂಬಾ ಜನಗಳಿಂದ್ ಕೂಡಿದೆ ತುಂಬಾ ದೊಡ್ಡದಾಗಿದೆ .